ಗಿಡ ಮರಗಳು ಅವು ಎಲ್ಲ ತುಂಬಾ ಚನ್ನಾಗ್ ಕಾಣ್ತಿವೆ.

ತುಂಬಾ ಚನ್ನಾಗಿ ಮಾಡ್ತಾರೆ ಪ್ರೋಗ್ರಾಮ್ ಗಳು ಕಲ್ಚರಲ್ ಪ್ರೋಗ್ರಾಮ್ ಗಳು.

ಪ್ರತಿ ಒಂದು ಕೂಡ ಕಮ್ಮಿ ರೇಟ್ ಲಿ ಎಷ್ಟು ದಿನ--

ದೇವಸ್ಥಾನಗಳು ನಮ್ ಊರಲ್ಲಿ ಇರೋ ಆಹ್ಹ್ ಆಂಜಿನೇಯನ್ ದೇವಸ್ಥಾನ